ಈವಾಗ್ ನಾವು ಮಾಡತ್ತಿವಿ ನೀವ್ ನಮಗೆ ದುಡ್ಡ ಕೊಡಬೇಕು ಅನ್ನಕೊಂಡ್ ನಮ್ಮ ಅಪ್ಪನ್ ಜೊತೆಗೆ ಹೇಳತ್ತಿವಿ.

ಆಮೇಲೆ ನಾವು ಅಕೌಂಟ್ ಮಾಡ್ ಸ್ಬೇಕು ಅಂದ್ರೆ ಅಷ್ಟೆ ಫುಲ್ಲ್ ರಶ್ --

ಆಮೇಲೆ ನಾವು ದಿನಾವೆ ಆ ಅಂಗಡಿಲಿ ಮಿಕ್ಕಿ ಮೌಸ್ ಚಾಕೊಲೇಟ್ ಬತಿತ್ತು.

ನಮ್ಮ್ ಅಪ್ಪಾ ಇದ್ನೆಲ್ಲ ತಿನ್ಬೇಡಿ ಅಂತ ಅಂದ್ರು ನಾನು ನಮ್ಮ ಅಕ್ಕ ಅಂತು ಒಂದ ದಿನನು ಬಿಡ್ ತಿರ್ನಿಲ್ಲ.

ಅದ್ ಅನ್ನತು ನಮ್ಮ್ ಚಿಕ್ಕಪ್ಪನ ಮದವೆಗೆ ನಾನು ನಮ್ಮ ಅಕ್ಕಾ ಒಂದ್ ವಾರ ಅನ್ನತ್ತಿಯಾ ಎಲ್ಲಾನು ಮ್ಯಾಚಿಂಗ್ ಮ್ಯಾಚಿಂಗ್ ಸರ್ ಬಳ ಎಲ್ಲಾನು ತೇಗ್ಸ್ ಕೋಣಿನೋ.

ನಾವು ಎಲ್ಲ ಓಡಾಡಬೇಕು ಅಂದ್ರೆ ಫುಲ್ ಕಷ್ಟ ಇರ್ತಿತ್ತು.

ಎಷ್ಟು ದೊಡ್ಡದಾಗಿ ಕಟ್ಟಿಸ್ಯಾರೆ ಅಂದ್ರೆ ಈಗ ಎಷ್ಟು ಚೆನ್ನಾಗಿದ್ದೋ --

ಕೆಳಗೆ ನೋಡಿದ್ರೆ ಫುಲ್ ನೀರೆಲ್ಲ ಕಾಣತೈತಿ.

ನಮಗೆ ಅರ್ಥ ಆಯ್ತಿರಲಿಲ್ಲ ಆದರೂ ಸುಮ್ನೆ ನೋಡಿಕೊಂಡು ನಾವೆಲ್ಲ ಎಷ್ಟು ನಗಾಡ್ತಿದ್ವು.

ಅಲ್ಲಿ ಗೊ ಬಸ್ ಲಿ ಹೋಗ್ಬೇಕಾದ್ರೆ ನಾವು ಜಿಂಕೆಗಳು ಬಂದು ಬಂದು ಸುಮ್ನೆ ನಿಂತುಕೊಂಡು ಬಿಡ್ತವೆ ಅದನ್ನ ನೋಡಕೆ ಚಂದ.

ಮದುವೆ ಚೌಲ್ಟ್ರಿ ಇದನ್ನ ನೋಡಿದ್ರೆ ನಂಗೆ ನೆನಪಾಗೋದು ಅಂದ್ರ.

ಆಮೇಲೆ ಇವನ್ನ ನೋಡಿದ್ರೆ ನೆಮ್ಮದಿ ಆಮೇಲೆ ಶಾಂತಿ ಸಿಕ್ಕುತ್ತ.

ಏಕೆಂದರೆ ನಾವು ವರ್ಷಕ್ಕೆ ಒಂದು ಸರ್ತಿನಾದ್ರು ಹೋಯ್ತಿವಿ.

ಸಿದ್ದರಾಮಯ್ಯ ಓದ್ತಿದ್ನಲ್ಲ ಆ ಕಾಲದಿಂದ ನಮ್ಮ್ ಕಾಲೇಜ್ ಐತೆ.

ನಮ್ಮ ಬಿಲ್ಡಿಂಗ್ ಮಾತ್ರ ಇವಾಗ ಒಂದು ಸ್ವಲ್ಪ ವರ್ಷದ ಹಿಂದೆ ಕಟಿಸಾರೆ ಅಷ್ಟೇ.

ಬೀಚ್ ಈಗ ನೋಡಿದ್ರೆ ನನಗೆ ನೆನಪಾಗೋದು ನಮ್ಮ ಸ್ಕೂಲ್ ಲಿ ಟೂರ್ ಗೆ ಕರ್ಕೊ ಹೋಗಿದ್ರು.

ಫುಲ್ ನೀರೆಲ್ಲ ತುಂಬಿಕೊಂಡು ಬಿಟ್ಟಿತ್ತು ಸೇತುವೆನೇ ಕಟ್ಟಿರಲಿಲ್ಲ.

ಆಟದ ಮೈದಾನ ಇದನ್ನ ನೋಡಿದ್ರೆ ನಂಗೆ ನೆನಪಾಗೋದು ನಮ್ಮೂರಲ್ಲಿರೋ ದೊಡ್ಡ ಹುಂಡಿ ಗ್ರೌಂಡ್ .

ಆಗ ಅಲ್ಲಿ ನಮ್ಮನ್ನೆಲ್ಲ ಮಾರ್ಚ್ ಫಾಸ್ಟ್ ಮಾಡಿಸ್ತಿದ್ರು.

ಹಂಗಾದ್ರು ನಾವು ಆ ಬಿಸಿಲಲ್ಲೇ ಕೂತುಕೊಂಡು ನೋಡ್ತಿದ್ವು --

ನಮ್ಮ ಆಂಟಿ ಯರು ಮೈಸೂರಲ್ಲಿ ನಮ್ಮ ಆಂಟಿ ಮೈಸೂರಲ್ಲಿ ಇದ್ದಾಗ ಮೈಸೂರಿಗೆ ಏನಾದ್ರು ಬಂದ್ರೆ ನಮ್ಮ ಚಿಕ್ಕಪ್ಪ ಆ ಪಾರ್ಕ್ ಗೆ ಕರ್ಕೊ ಹೋಯ್ತಿದ್ರು.

ಆಮೇಲೆ ಅಲ್ಲಿ ಒಂದು ಪ್ರೋಗ್ರಾಮ್ ಇಟ್ಟಿರೋರು ರಾತ್ರಿನಾಗೆ --

ಅಂಗಡಿಲಿ ಹೋಗಿ ಮಾರಾಕ್ ಬಿಟ್ಟು ದುಡ್ಡು ಇಸ್ಕೊಂಡ್ರು ದುಡ್ಡು ಇಸ್ಕೊಂಡ್ತಿರ್ಲಿಲ್ಲ.

ನನಗಂತೂ ಚಿಕ್ ವಯಸ್ಸಿನಿಂದ ಅಸೆ ಬೋಟಿಂಗ್ ಹೋಗ್ಬೇಕು ಅಂತ.

ಈ ಪೊಲೀಸ್ ಕಾರು ನೋಡಿದ್ರ ನೆನಪಾಗೋದು ಏನಂದ್ರ ನಮ್ಮೂರ್ಲಿ ಯುಗಾದಿ ಹಬ್ಬ ಬಂದ್ರೆ ಸಾಕು ಒಂದು ವಾರ ಗಂಟ ಪೊಲೀಸ್ ವ್ಯಾನ್ ನಮ್ಮೂರ್ಲೆ ನಿಂತ್ಕತಿ--

ಅದುಕ್ಕಾ ಪೊಲೀಸ್ ವ್ಯಾನ್ ನಮ್ಮೂರ್ಲಿ ಒಂದು ವಾರ ಗಂಟ ನಿಂತ್ಕತಿದ್ದೋ --

ಈ ಹೋಟೆಲ್ ನೋಡಿದ್ರೆ ನನಗೆ ನೆನಪಾಗೋದೇ ನಮ್ಮ ಗುಡ್ಡದ ಹೋಟೆಲ್ .

ನಮ್ಮ್ ಚಿಕ್ಕಪ್ಪನ ಮದುವೆ ಮಾತ್ರ ಸಖತ್ತಾಗೆ ನಡೀತು.

ಅಲ್ಲಿ ನಾವು ಬ್ಯಾಗ್ ನೆ ಕೆಳಗೆ ಮುಳುಗ್ತಿರ್ಲಿಲ್ಲ --

ಕಟಿಂಗ್ ಶಾಪ್ ಇದನ್ನ ನಮ್ಮೂರಲ್ಲಿ ತಲೆ ಕಟ್ ಮಾಡಿಸೋ ಅಂಗಡಿ ಅಂತಾರೆ.

ಆಮೇಲೆ ಈ ಕಟಿಂಗ್ ಶಾಪ್ ಲಿ ಸಿಟಿ ಗಳೆಲ್ಲ ನೂರು ರೂಪಾಯಿ ಇನ್ನೂರು ರೂಪಾಯಿ ಆ ತರ ತಕತಾರ.

ಅದಂತೂವೆ ನಾವು ನಾವು ಹೊಲಕ್ ಹೊಂಟೋದ್ರಂತೂ ನಮ್ಮಪ್ಪ ದಿನಾ ಎಳ್ ನೀರ್ ನ ಕಿತ್ತು ಕಿತ್ತು ಕುಡಿಸ್ತಿತ್ತು.

ಆಗ ನಾವು ದಿನ ವಿ ಹಾಲು ಹಾಕಕ್ಕೆ ಹೋಗ್ಬೇಕಾದ್ರೆ ನಾನು ನನ್ ಫ್ರೆಂಡ್ಸ್ ಎಲ್ಲವಿ ಆ ಹೂ ಮೇಲೆ ಕಣ್ಣು ನಮಗ.